ಈ ಚಿತ್ರಣವು ಒಂದು ಫುನ್ಕ್ಷನ್ ಹಾಲಿನ ಚಿತ್ರವಾಗಿದ್ದು ಇಲ್ಲಿ ನಾಲ್ವು ಜನರು ಅದರ--

ತನ್ನ ಮುಖವನ್ನು ಕವರ್ ಮಾಡಿಕೊಂಡು ನಿಂತಿದ್ದಾಳೆ ಮತ್ತು ಇಲ್ಲಿ ಕೆಲವು ಆಟೋ ಗಳು ಮತ್ತು ಒಂದು ಕಾರ್ ನಿಲ್ಲಿಸಲಾಗಿದೆ.

ಮತ್ತು ಮಹಿಳೆಯರಿಗೆ ಬೇಕಾಗುವ ಎಲ್ಲಾ ರೀತಿಯ ಮೇಕಪ್ ಸೆಟ್ಗಳು ಕೂಡ ಇವೆ ಮತ್ತು ದಿನಬಳಿಕೆಗೆ ಯೂಸ್ ಆಗುವ ಸಾಮಾನುಗಳು ಕೂಡ ಇವೆ.

ಮತ್ತು ಹೊಲವು ತುಂಬ ಚೆನ್ನಾಗಿ ಹಚ್ಚ ಹಸಿರಾಗಿ ಕಾಣಿಸುತ್ತಿದೆ ಹೊಲದ ದೂರದಲ್ಲಿ--

ಹೊಲದ ನಡುವೆ ಒಂದು ಕಟ್ಟಿಗೆಯ ಮೇಲೆ ಅರಿಶಿನ ಬಣ್ಣದ ಏನನ್ನು--

ಇಲ್ಲಿ ವಿಧವಿಧವಾದ ಮಾಕ್ಟೈಲ್ಸ್ ಗಳು ಮತ್ತು ಮಿಲ್ಕ್ ಶೇಕ್ ಗಳು ಮತ್ತು ಹೀಗೆ ಐಸ್ ಕ್ರೀಮ್ ಗಳು ಕೂಡ ಸಿಗುತ್ತವೆ.

ಚಿಕ್ಕ ಚಿಕ್ಕದಾದ ಹೂವಿನ ಗಿಡಗಳು ಕೂಡ ಇವೆ ಆ ಆ ಮಗುವು ವೈಟ್ ಶರ್ಟ್ ಮತ್ತು ಅದರಲ್ಲಿ ನೀಲಿ ಬಣ್ಣದ ಚುಕ್ಕಿಚುಕ್ಕಿಯ ಡ್ರೆಸ್ ಅನ್ನು ಹಾಕಿದ್ದು ಕೆಳಗಡೆ ಜೀನ್ಸ್ ಅನ್ನು ಹಾಕಿದೆ.

ಕಟ್ಟುತ್ತಿದ್ದಾರೆ ಮತ್ತು ಇನ್ನು ಕೆಲವು ಜನರು ಕಟ್ಟಿಗೆಗಳನ್ನು ಜೋಡಿಸುತ್ತಿದ್ದಾರೆ ಹಾಗೆ ಒಬ್ಬ ವ್ಯಕ್ತಿಯು ನಿಂತು ನೋಡುತ್ತಿದ್ದಾನೆ.

ಗ್ಲಾಸ್ ಇನ ಮೇಲೆ ಕೆಲವು ಫೋಟೋ ಗಳನ್ನು ಕೂಡ ಅಂಟಿಸಿದ್ದಾರೆ.

ಈ ಚಿತ್ರಣವು ಒಂದು ಕಾರ್ಯಾಲಯದ ಚಿತ್ರಣವಾಗಿದ್ದು ಕಾರ್ಯಾಲಯದ ಎದುರುಗಡೆ ಗಾರ್ಡನ್ ಇದೆ.

ಮತ್ತು ಕೆಲವು ಕುರ್ಕುರೆಗಳನ್ನು ನೇತಾಡಿದ್ದಾರೆ ಮತ್ತು ಸೈಡಿ ನಲ್ಲಿ ಮ್ಯಾಗಿ ಮಸಾಲಾ ನಿಶಾ ಹೇರ್ ಕಲರ್ ಕೂಡ ಇದೆ.

ಈ ಚಿತ್ರಣವು ಒಂದು ಹೇರ್ ಸಲೂನಿ ನ ಚಿತ್ರಣವಾಗಿದ್ದು ಇದರ ಹೆಸರು ನ್ಯೂ ದೆಲ್ಹಿ ಹೇರ್ ಸಲೂನ್ ಹೇರ್ ಡಿಸೈನರ್ ಅಂಡ್ ಮೆನ್ಸ್ ಪಾರ್ಲರ್ .

ಹಾಗೂ ಅವನ ಜೊತೆ ಇನ್ನೊಬ್ಬ ವ್ಯಕ್ತಿಯು ಹೊರಗಡೆ ಹೋಗುತ್ತಿದ್ದಾನೆ ಮತ್ತು ಇದು ಕಟ್ಟುವ ಮನೆಯ ಚಿತ್ರಣ ಇದೆ.

ಇವು ಅಡುಗೆ ಮಾಡುವುದು ಕೂಡ ಕಾಣಿಸುತ್ತಿದೆ ಮತ್ತು ಇದರ ಹೆಸರು ಪಕ್ಕಿಜ ಬಿರಿಯಾನಿ ಹೋಟೆಲ್ ಅಂತ.

ಈ ಚಿತ್ರಣವು ಒಂದು ಪ್ಲಾಸ್ಟಿಕ್ ಹೂವಿನ ಅಂಗಡಿಯ ಚಿತ್ರಣವಾಗಿದ್ದು ಇಲ್ಲಿ ತರ ತರದ ಪ್ಲಾಸ್ಟಿಕ್ ಹೂವಿನ್ --

ಭಾರತದ ಧ್ವಜವನ್ನು ಹಿಡಿದು ಅವರ ಮೇಲೆ ನಿಂತು ನಿಂತಿದ್ದಾಳೆ.

ಈ ಚಿತ್ರಣವು ಒಂದು ಸೂಪರ್ ಮಾರ್ಕೆಟಿ ನ ಚಿತ್ರವಾಗಿದೆ ಸೂಪರ್ ಮಾರ್ಕೆಟ್ ನಲ್ಲಿ ಎದುರುಗಡೆ ಕೆಲವು ಬೈಕ್ ಗಳನ್ನು ನಿಲ್ಲಿಸಲಾಗಿದೆ ಮತ್ತು ಸೈಡಿ ನಲ್ಲಿ --

ಈ ಚಿತ್ರಣವು ಒಂದು ವಿಶಾಲವಾದ ಹೋಟೆಲ್ದಾಗಿದ್ದು ಹೋಟೆಲ್ನ ರೂಮ್ ಗಳು ಚೆನ್ನಾಗಿವೆ ಮ--